ನಾನು ಒಂದ್ ದಿನ ಹೋಗಿದ್ದೆ ಬಸ್ ಸ್ಟಾಂಡ್ ಒಳ್ಗಡೆ.

ಕಾಂಪಿಟೇಷನ್ ಗಳಿಗೆ ಎಲ್ಲ ಭಾಗವಹಿಸ್ತಿದಿ ಮತ್ತೆ ಡಾನ್ಸ್ ಎಲ್ಲ ಮಾಡ್ತಿದಿ.

ಟೌನ್ ಗಳಿಗೆ ಹೋಗ್ಬೇಕು ಅಂತಂದ್ರೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಇರುತ್ತೆ ಜನ ಸಂದಣಿ ಇರುತ್ತೆ ಅಲ್ಲಿ ನೋಡ್ಕೊಂಡು--

ಮತ್ತೆ ದಾರಿ ಚಿಕ್ಕದಾಗಿ ಕಂಜಸ್ಟೆಡ್ ಆಗಿ ಇರುತ್ತೆ. ಯಾಕಂದ್ರೆ ವೆಹಿಕಲ್ ಗಳು ಓಡಾಡಿತಿರುಬೇಕಾದ್ರೆ ಪಬ್ಲಿಕ್ ಗೆ ಇಲ್ಲಿ ಜಾಗನೇ ಇರಲ್ಲ. ನೋಡ್ಕೊಂಡು ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ವೆಹಿಕಲ್ ಫಾಸ್ಟ್ ಆಗಿ--

ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇವರು ಇವರುನ ಸಂವಿಧಾನಾ ಶಿಲ್ಪಿ ಅಂತಾನೆ ಕರೀತಾರೆ ಇವರು ಬಗ್ಗೆ ಇತಿಹಾಸನೇ ಇದೆ.

ಕುಂಗ್ ಫು ಕರಾಟೆ ಎಲ್ಲ ಚಿಕ್ಮಕ್ಕಳಿಗೆ ಚಿಕ್ಕವರು ಇರುವಾಗಲೇನೆ ಕಲಸಬೇಕು ನಾವು ಅದು ಒಂತರ ಫಿಟ್ನೆಸ್ ಬಾಡಿ ಸ್ಟ್ರೆಂಥ್ ಆನಿಂಗ್ ಆಗುತ್ತೆ ಅದನ ಕಲಸೋದ್ರಿಂದ--